ಇಲ್ಲಿ ಬಹು ಗಾತ್ರದ ಮೀನು ಹೊಂದಿದ್ದು ಆ ಮೀನು ಸತ್ತುಹೋಗಿದೆ. ಅದರ ಕೆಳಗೆ ನಾನಾ ತರಹದ ಮೀನುಗಳಿದ್ದು ಮಂಜುಗಡ್ಡೆಯ ಮೇಲೆ ಬಿದ್ದಂತೆ ಕಾಣುತ್ತಿದೆ.

ಚಿತ್ರ ಇದಾಗಿದೆ ಒಳಗೆ ಯಾರ ಇರುವುದನ್ನು ಕಾಯುತ್ತಾ ಹೊರಗೆ ನಿಂತಿರುವ ಜನರ ದೃಶ್ಯ ಇದಾಗಿದೆ .

ಇಲ್ಲಿ ಮೀನನ್ನು ಮಾರುತ್ತಿರುವ ದೃಶ್ಯ ಇದಾಗಿದೆ ಹಾಗೆ ಏಡಿಗಳನ್ನು ಸಹ ಮಾರುತ್ತಿರುವ ದೃಶ್ಯ ಇದಾಗಿದೆ. ಇದನ್ನು ಮಾರುವ ಒಬ್ಬ ಮಹಿಳೆ ಸೀರೆಯನ್ನು ಉಟ್ಟುಕೊಂಡು ಬಂದಿದ್ದಾಳೆ.